ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಆಫೀಸ್ ಎಂದು ಹೇಳಬಹುದು.

ಹಾಗೆ ಪೂರ್ತಿ ಕಟ್ಟಡವನ್ನು ಬಿಳಿ ಮತ್ತು ಕೆಂಪು ಬಣ್ಣದಿಂದ ಬಳಿಯಲಾಗಿದೆ.

ಈ ದೃಶ್ಯವನ್ನು ಗಮನಿಸಿ ನೋಡಿದರೆ ಇದು ಒಂದು ಸ್ಕೂಲ್ ಎಂದು ಹೇಳಬಹುದು.

ಹಾಗೆ ಮರೆ ಮರದ ಪಕ್ಕದಲ್ಲಿ ಒಂದು ಸ್ಟೇರಕೇಸ್ ಅನ್ನು ಸಹ ಕಾಣಬಹುದು.

ಈ ದೃಶ್ಯವನ್ನು ಗಮನಿಸಿ ನೋಡಿದರೆ ಇದು ಒಂದು ಐರನ್ ಅಂಗಡಿ ಎಂದು ಹೇಳಬಹುದು.

ಹಾಗೆ ಪೂರ್ತಿ ಕಟ್ಟಡವನ್ನು ಬಿಳಿ ಬಣ್ಣದಿಂದ ಬಳೆಯಲಾಗಿದೆ.

ಹಾಗೆ ಹಲವಾರು ಗಿಡ ಮರಗಳನ್ನು ಸಹ ಗಮನಿಸಬಹುದು.

ಹಾಗೆ ಎಲ್ಲೇ ನೋಡಿದರೂ ಬರು ಕ ಕಲ್ಲಿನ ಬಂಡೆವೇ ಕಾಣುತ್ತಿದೆ.

ಈ ದೃಶ್ಯವನ್ನು ಗಮನಿಸಿ ನೋಡಿದರೆ ಇದು ಒಂದು ಹೂವಿನ ಮಾರುಕಟ್ಟೆ ಎಂದು ಹೇಳಬಹುದು.

ಹಾಗೆ ಹಲವಾರು ಗಿಡ ಮರಗಳನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ಹಲವಾರು ಅಂಗಡಿಗಳನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ಹಲವಾರು ದೃಶ್ಯಗಳನ್ನು ಗಮನಿಸಬಹುದು.

ಹಾಗೆ ಹೋಟೆಲ್ ಮತ್ತು ಹಲವಾರು ಅಂಗಡಿಗಳನ್ನು ಈ ದೃಶ್ಯದಲ್ಲಿ ಸಹ ಕಾಣಬಹುದು.

ಹಾಗೆ ಕಟ್ಟಡದ ಮೇಲ್ಭಾಗದಲ್ಲಿ ಎಚ್_ಡಿ_ಎಫ್_ಸಿ ಬ್ಯಾಂಕ್ ಎಂದು ಬರೆಯಲಾಗಿದೆ.

ಈ ದೃಶ್ಯವನ್ನು ಗಮನಿಸಿ ನೋಡಿದರೆ ಇದು ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಇರುವ ಜಾಗ ಎಂದು ಹೇಳಬಹುದು.

ಹಾಗೆ ಚಾವಣಿಗೆ ಪಿ_ಒ_ಪಿ ಯನ್ನು ಅಳವಡಿಸಲಾಗಿದೆ.

ಹಾಗೆ ಹಲವಾರು ಜನರು ಫೋಟೋ ತೆಗೆದುಕೊಳ್ಳುತ್ತಿರುವುದನ್ನು ಸಹ ಗಮನಿಸಬಹುದು.

ಪಾರ್ಕಿ ನ ಹೊರ ಭಾಗದಲ್ಲಿ ವಾಹನಗಳು ನಿಂತಿರುದನ್ನು ಸಹ ಗಮನಿಸಬಹುದು.

ಹಾಗೆ ಪಾರ್ಕಿನ ಹೊರಭಾಗದಲ್ಲಿ ಹಲವಾರು ಕಟ್ಟಡಗಳನ್ನು ಸಹ ಗಮನಿಸಬಹುದು.

ಹಾಗೆ ಈ ಚಿತ್ರದಲ್ಲಿ ಒಂದು ಕಟ್ಟಡ ಮತ್ತು ಒಂದು ಲೈಟಿನ ಕಂಬವನ್ನು ಕಾಣಬಹುದು.

ಹಾಗೆ ಹಲವಾರು ಮೀನುಗಳನ್ನು ಸಹ ಗಮನಿಸಬಹುದು.

ಹಾಗೆ ಹಲವಾರು ಜನರು ಓಡಾಡುತ್ತಿರುವುದನ್ನು ಸಹ ಈ ದೃಶ್ಯದಲ್ಲಿ ಕಾಣಬಹುದು.

ಈ ದೃಶ್ಯವನ್ನು ಗಮನಿಸಿ ನೋಡಿದರೆ ಇದು ಒಂದು ಕೋಚಿಂಗ್ ಸೆಂಟರ್ ಎಂದು ತಿಳಿಯಬಹುದು.

ಹಾಗೆ ಛಾವಣಗೆರೆ ಹಲವಾರು ಬಲ್ಪ್ ಗಳನ್ನು ಅಳವಡಿಸಲಾಗಿದೆ.